ನೋಡಲು ತುಂಬಾ ವಿಷಾಲವಾಗಿದೆ ಹಾಗು ಎಲ್ಲಾ ತರಹದ ಪುಸ್ತಕಗಳು ಸಹ ಈ ಗ್ರಂಥಾಲಯದಲ್ಲಿ ದೊರೆಯುತ್ತವೆ .

ಮತ್ತು ವಿಶಾಲವಾಗಿ ಕಾನುಸುತ್ತಿದೆ ಕೆಲವು ಗಿಡ ಮರಗಳು ಇದ್ದವೆ ಮತ್ತು ಆಕಾಶದ ಬಿಳಿ ಮೋಡಗಳು ಅದ್ಬುತವಾಗಿ ಕಾಣಿಸುತ್ತಿದ್ದವೆ.

ಇಲ್ಲಿ ತಾಜಾ ಮೀನು ಮಾರಾಟ ಕೇಂದ್ರವಾಗಿದೆ ಇಲ್ಲಿ ಎಲ್ಲ ತರಹದ ಮೀನುಗಳು ಸಹ ದೊರೆಯಬಹುದು ಇದು ಮೈಸೂರಿನಲ್ಲಿ ಇದೆ .

ಹಾಗು ಈ ಗ್ರಂಥಾಲಯದಲ್ಲಿ ಎಲ್ಲರು ಸಹ ಪುಸ್ತಕಗಳನ್ನು ಓದಲು ಬರುತ್ತಾರೆ ಇಲ್ಲಿ ಪುಸ್ತಕಗಳನ್ನು ಓದಿದರೆ ಪೀಸ್ಪುಲ್ ಮೈಂಡ್ ಸಿಗುತ್ತದೆ ನೋಡಲು ಚನ್ನ --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

ಮತ್ತೆ ಒಂದು ಬೀರು ಹಾಗು ಕುರ್ಚಿ ಗಳನ್ನು ಇಟ್ಟಿದ್ದಾರೆ. ನೋಡಲು ತುಂಬಾ ಚನ್ನಾಗಿ--

ಇದರ ಪಕ್ಕದ ರಸ್ತೆಯಲ್ಲಿ ಹಲವಾರು ಬೈಕ್ಗಳು ನಿಂತ್ತಿದ್ದಾವೆ. ನೋಡಲು ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಿದೆ.